ಆಮೇಲೆ ಹೇರ್ ಗಾರ್ನಿಯರ್ ಆಯ್ತಿ ಆಮೇಲೆ ಕುರ್ಕುರೆ ಆಯ್ತಿ .

ಅಂಗಡಿ ಇಲ್ಲಿ ನಮಗೆ ಸಾಮಾನ್ ಸಿಕ್ತಾಯಿತಿ.

ಮಾನ್ ಲ್ಯಾಂಡ್ ಮಾಡಕ್ ಏರೋಪ್ಲೇನ್ ಏರೋಪ್ಲೇನ್ ಹೆಸರು ಸ್ಟಾರ ಇತರ ನಾವು ಏರ್ವೇಸ್ ಅಂದ್ರ ನಾವು--

ಇದೊಂದು ಕ್ರಾಸ್ ಮ್ಯಾಲೆ ಜೀಸಸ್ ಇದ್ದದ್ದು ಇಮೇಜ್ ಕ್ರಿಸ್ಟಿಯಾನ್ಸ್ ಚರ್ಚ್ ಒಳಗೆ ಆಲ್ಮೋಸ್ಟ್ ಇಂತವೆ ಇರ್ತ --

ಈ ನಲ್ಲಿ ಚೆಂಡು ಹೂವು ಅದವೆ ಈ ಚೆಂಡು ಹೂವು ಒಳಗೆ ಒಂದು ಗುಲಾಬಿ ಹೂವು ಐತಿ .

ಆಮೇಲೆ ಈ ಚೆಂಡು ಹೂವುಲೇ ಮಾಲೆ ಮಾಡ್ತಾರೆ ಆಮೇಲೆ ಡೆಕೋರಟ್ ಮಾಡೋಕೆ ಇದರ ಉಪಯೋಗ ಮಾಡ್ತಾರೆ.

ಹಳ್ಳಿ ಟೀ ಕಲರ್ ಹೂವು ಅದವೆ ಹಳದಿ ಬಣ್ಣ ಹೂವು --

ಇದು ಕ್ರಿಶ್ಚಿಯನ್ ಚರ್ಚ್ ಕ್ರೈಸ್ತರ ದೇವಸ್ಥಾನ ಇಲ್ಲಿ ಸೈಡ್ ಗಾಡಿಗಳು ಪಾರ್ಕ್ ಮಾಡಿದ್ದಾರೆ ಆಮೇಲೆ ಅವ್ರ --